ಮ್ಯಾಟ್ ಹಾಕಿರ್ತಾರ ಅವ್ರಿಗೆ ಸ್ವಾಗತ ಮಾಡುವ ಅಹ್ ದೃಷ್ಟಿ ಕೋನ ಇದಾಗಿರ್ತದೆ ಬಾರಿ ಚೆಂದ ಇರ್ತವ.

ದೊಡ್ಡ ದೊಡ್ಡ ಫ್ಯಾಕ್ಟರಿ ಗಳಲ್ಲಿ ಈ ತರ ಕಬ್ಬಿಣದ ರಾಡ್ ಕಬ್ಬಿಣದ ಸಲಾಕೆಗಳನ್ನು ತಯಾರು ಮಾಡಲು ದೊಡ್ ದೊಡ್ ಕಬ್ಬಿಣದ --

ಅದೇ ರೀತಿಯಾಗಿ ಝಮಿಯ ಮಸೀದಿ ಅಂತ ಐತಿ ಬಿಜಾಪುರ್ ಜಿಲ್ಲೆಯಲ್ಲಿ ಬಹು ದೊಡ್ಡ ಕಟ್ಟಡ.

ಈ ತರ ಇಟ್ಟಿರ್ತಾರ ಅವು ತಮ್ಮ ರಾಜ್ಯಕ್ಕೆ ಅಹ್ ಆಸ್ತಾನಕ್ಕೆ ಏನಾದ್ರು ದಾಳಿ ಮಾಡೋವಾಗ ಇದನ್ ಉಪಯೋಗಿಸ --

ಐತಿಹಾಸಿಕ ಸ್ಥಳಗಳು ಅಂತ ಅಂದ್ರೆ ನಮ್ ಬಿಜಾಪುರ್ ಜಿಲ್ಲಿ ಯಾಕಪ್ಪ ಅಂತ ಅಂದ್ರೆ ನಮ್ ಬಿಜಾಪುರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಸ್ಮಾರಕಗಳು ತನ್ನದೇ ಆದ ಒಂದು ಇತಿಹಾಸ ಹೊಂದ್ಯದ.

ಇರತಕ್ಕಂಥ ಒಂದು ಸ್ಥಳ ಆಗೇತಿಲ್ಲಿ. ಮಕ್ಕಳಿಗೆ ಬೇಜಾರಾದಾಗ ಇಲ್ಲೆಲ್ಲಾ ಕುಂತು --

ಆಟ ಆಡೂದ್ರಿಂದ ಅವ್ಕ ಮನ್ಸಿಗೆ ತೃಪ್ತಿ ಅನ್ನಿಸತೈತಿ ಮಕ್ಕಳಿಗಿ .

ಅವ್ರ್ ಬಂದಿರ್ತಾರ ಅದೇ ರೀತಿಯಾಗಿ ಮುಂದ್ --

ಏ ಸ್ವಚ್ಛತೆ ಇಡುವುದು ಮಹಾನಗರ ಪಾಲಿಕೆಯ ಕೆಲಸ ಇರ್ತದ.

ಗೋಲಗುಂಬಜ್ ಅಲ ಸ್ಥಳದ ಮುಂದೆ ಮುಂದೆ ಮುಂಭಾಗದಲ್ಲಿ ಐತಿ.

ಇದ್ರಾಗ ವಸ್ತು ಸಂಗ್ರಹಾಲಯಗಳ ಅಂತ ಹೇಳ್ತರ. ಅಲ್ಲಿ ಏನಪಾ ಅದಾವ್ ಅಂದ್ರ ಆದಿಲ್ ಸೈಬ್ನ ಖಡ್ಗ ಕತ್ತಿ ಚೂರಿ ಇವೆಲ್ಲ ಈ ವಸ್ತು ಸಂಗ್ರಹಾಲಯದೊಳಗ--

ಯಾವುದೇ ಒಂದು ಗುರಿ ಮುಟ್ಟಬೇಕ ಅಂತಂದ್ರ ಇಲ್ ನೋಡಬಹುದ ನಾವು ಈ ದೃಶ್ಯದಲ್ ಇರ್ತಕ್ಕಂಥದ್ದು--

ಇಲ್ ನೋಡಬಹುದು ಒಂದ್ ಒಳ್ಳೆ ಗಾರ್ಡನ್ ಐತಿ.

ಗಾರ್ಡನ್ ಅಥವಾ ಜೂ ಐತಿ ಅಲ್ಲೆಲ್ಲ ಪ್ರಾಣಿ ಅಥವಾ ವಸ್ತು ಸಂಗ್ರಹ ಸೋರಿ ಪ್ರಾಣಿ ಸಂಗ್ರಹಾಲಯಗಳು ಇರ್ತವೆ ಅಲ್ಲೆಲ್ಲ.

ಅವರದ್ದೇ ಆದಾಂತಃ ಒಂದು ಅಂಗಡಿ ಇರ್ತಾತ್ತಿ ಅಲ್ಲೆಲ್ಲ ಯುವಕರು ಜನರು ಮುದುಕ್ರುಳಿಂದ ಹಿಡಿದು ಚಿಕ್ಕಮಕ್ಕಳವರೆಗೆ ಕಟಿಂಗ್ ಮಾಡ್ಬೇಕ ಯಾಕಂದರ ಕಟಿಂಗ್ ಮಾಡಿಲ್ಲ ಅಂದ್ರ ಅದು ಅಸಹ್ಯ ಕಾಂತೈತಿ. ಅದರಿಂದ--